ಕೋ ಹಾಸ್ಪಿಟಲ್ ಇದೆ ಅಹ್ ಕನ್ನಡದಲ್ಲಿ ಉಪನಿರ್ದೇಶಕರ ಕಚೇರಿ ಪೂರ್ವ ತತ್ವ ಸಂಗ್ರಹಾಲಯಗಳು ಪರಂಪರೆ ಇಲಾಖೆ ಬಳ್ಳಾರಿ ಜಿಲ್ಲೆ ಕಲಾ ಅಹ್ ಕಮಲಾಪುರ ಅಂತಿದೆ.

ಮೇಯರ್ ಅಂತ ಬರ್ದಿದೆ ಆಮೇಲೆ ಕನ್ನಡದಲ್ಲಿ ಮಹಾಪೌರ್ಯರು ಅಂತಿದೆ ಕೆಳಗ ಅಹ್ ಅದ್ರ್ ಕೆಳಗ ಮಹಾ ಪೌರ್ಯಾರ ಕೂಟಡಿ ಅಂತ ಇದೆ.

ಮೂರ ಗಿಡ ಇದ್ದಾವೆ ಈ ಕಡಿಗೆ ಸೈಕಲ್ ಸ್ಟಾಂಡ್ ಈ ಕಡಿಗೆ ಗಾಡಿನಲ್ಲಿ ಒಂದ್ ವ್ಯಕ್ತಿ ಹೋಗುತಿದ್ದಾನೆ ಬಹುಷ್ಯ ಇದು ಕಾಲೇಜ್ ಅಂತೆ --

ಅಹ್ ಎ_ಟಿ_ಎಮ್ ಮುಂದೆ ಒಂದ್ ಎಲೆಕ್ಟ್ರಿಕ್ ವಾಹನ ಇದೆ ಆ ದೊಡ್ದು ಬಿಲ್ಡಿಂಗು ಬಂದ್ಬುಟ್ಟು ವೈಟ್ ಕಲರ್ ಅಲ್ ಇದೆ

ಒಳಗೆ ನಮಗೆ ಎಂಟ್ರನ್ಸ್ ಇರತ್ತೆ ಗೊ ಕೋಟೆ ಓಳಗ್ ಒಗಕೆ . ಈ ಮೆಟ್ಲುಮೇಲೆ ನಮ್ಗೆ ಲೈಟ್ ಆಗಿ ಅಹ್ ಬ ಹಸಿರು ಬಣ್ಣ ಕಾಣುತ್ತದೆ.